ತರ ಎಲ್ಲಾ ಚೆನ್ನಾಗಿದೆ. ಅದರ ಮುಂದೆ ಒಂದು ಕ್ರೀಕ್ ಕಲರ್ ತರಹ ಕಾರ್ ಇದೆ. ಅದರ ಮುಂದೆ ಇಬ್ಬರು ವ್ಯಕ್ತಿಗಳು ಹೋರಾಡುತಿದ್ದಾರೆ. ಪಕ್ಕದಲ್ಲಿ ಪಾರ್ಕ್ ಅಂತಹ ಮರಗಳು ನೆತ್ತಿಸಿದ್ದಾರೆ. ಇದು ನೋಡಲು ಚೀನಾಗಿದೆ ಕಾ --

ಇಲ್ಲಿ ಒಂದು ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ ಆ ದೇವಸ್ಥಾನದ ಮುಂದೆ ಬೋರ್ಡ್ ಅನ್ನು ಹಾಕಿದ್ದಾರೆ ಶ್ರೀ ಮಂಜುನಾಥ ಶ್ರೀ ಶ್ರೀನಿವಾಸ ದೇವಸ್ಥಾನ ಅಂತ ಬೋರ್ಡ್ ಹಾಕಿದ್ದಾರೆ.

ಇಲ್ಲಿ ರಸ್ತೆಯ ಮೇಲೆ ಎರಡು ಕಾರ್ಗಳು ಮತ್ತೆ ಆಟೋ ಗಾಡಿ ಕಾರ್ ರೆಡ್ ಕಲರ್ ಕಾರು ಮತ್ತೆ ಬೈಕ್ ಸ್ಕೂಟಿ ಎಲ್ಲಾವು ರೋಡ್ ಮೇಲೆ ಹೋಗುತ್ತಿದ್ದಾವೆ.

ಇಲ್ಲಿ ಒಂದು ಬಿಲ್ಡಿಂಗ್ ಅನ್ನು ನಿರ್ಮಿಸಿದ್ದಾರೆ ಪಕ್ಕದಲ್ಲಿ ಎಲ್ಲಾ ಮರಗಳು ಒಂದು ಮುಂದೆ ಒಂದು ಮರ ಇದರ ಪಕ್ಕದಲ್ಲಿ ಒಂದು ಕಂಬ ಅದಿಕೆಲ್ಲಾ ತರ ಕಡ್ಡಿ ತರ ಎಲ್ಲಾ ಇದಾವೆ.

ಗಾಳಿಯು ಚೆನ್ನಾಗಿ ಬೀಸುತ್ತಿದ್ದೆ ಅಲ್ಲಿಯೇ ಸ್ವಲ್ಪ ದೂರದಲ್ಲಿ ಕಂಬಿಗಳನ್ನು ಒಂದು ಬಿಟ್ಟು ಒಂದ ನಿರ್ಮಾಣ ಮಾಡಿದ್ದಾರೆ. ಒಂದು ಒಬ್ಬನು ಬೈಕ್ ಅಲು --

ಒಂದು ಬಾಕ್ಸ್ ಅಲ್ಲಿ ಫಿಶ್ ಅನ್ನು ಇಟ್ಟಿದ್ದಾರೆ

ಮತ್ತೆ ಆಕಡೆ ಹೋದ್ರೆ ಇನ್ನು ಸ್ವಲ್ಪ ಚಿಕ್ಕ ಫಿಶ್ ಇನೊಂದು ಸೈಡ್ ದೊಡ್ಡ ದೊಡ್ಡ ಫಿಶ್